ಮೇಲ್ಭಾಗದಲ್ಲಿ ದೊಡ್ಡ ದೊಡ್ಡ ಲೈಟಿನ ಟ್ಯೂಬ್ ಗಳು ಸಹ ಕಾಣುತ್ತಲಿದೆ.

ಇಲ್ಲಿ ಸಾಲಾಗಿ ಕೆಲುವು ಅಂಗಡಿಗಳು ಇವೆ ಅವುಗಳಲ್ಲಿ ಕೆಲ ಅಂಗಡಿಗಳ ಶಟ್ಟರ್ ಗಳನ್ನು ಮುಚ್ಚಲ್ಪ--

ಪ್ಯಾರಿವೇರ್ ಎಂದು ಬರೆಯಲಾಗಿದೆ ಇಲ್ಲಿ ಪಕ್ಕದಲ್ಲಿರುವ ಒಂದು ಅಂಗಡಿಯ ಒಳಗಡೆ ಒಂದು ಕುರ್ಚಿ ಕಾಣುತ್ತದೆ.

ಇಲ್ಲಿ ಮುಂಭಾಗದಲ್ಲಿ ಎರಡು ಕಟ್ಟಿಗೆಗಳನ್ನು ಸಿಕ್ಕಿಸಿ ಒಂದು ಬಟ್ಟೆಯನ್ನು ಸಹ ಹಾಕಲಾಗಿದೆ.

ಇಲ್ಲಿ ಒಂದು ಅಂಗಡಿ ಇದೆ ಅಂಗಡಿಯ ಒಳಗಡೆ ಪ್ರತ್ಯೇಕವಾದ ಕಾಣೆಗಳಿವೆ.

ಆ ಖಾನಿಗಳಲ್ಲಿ ಕೆಲವು ಪುಸ್ತಕಗಳನ್ನು ಸಾಲಾಗಿ ಜೋಡಿಸಿಟ್ಟಿದ್ದಾರೆ.

ಹಾಗೆಯೆ ವಿವಿಧ ಉಪಕರಣಗಳನ್ನು ಇಲ್ಲಿ ಇಕ್ಕಿದ್ದಾರೆ.

ಇಲ್ಲಿ ಒಂದು ಕಟ್ಟಡ ಇದೆ ಇದರ ಮೇಲ್ಭಾಗದಲ್ಲಿ ಅನುಪ್ ಫ್ಲೈಯಿಂಗ್ ಸ್ಟೇಷನ್ ಅದರ ಕೆಳಗಡೆ ಭಾರತ ಪೆಟ್ರೋಲಿಯಂ ಡೀಲರ್ ನವ್ ಬಾದ್ ಬೀದರ್ ಎಂದು ಬರೆಯಲಾಗಿ--

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಈ ಕಟ್ಟಡದ ಒಳಗಡೆ ವಿವಿಧ ಬಗೆಯ ಬೈಕ್ ಗಳನ್ನು ವಿವಿಧವಾದ ಸ್ಥಾನದಲ್ಲಿ ಸಾಲಾಗಿ ಪ್ರತ್ಯೇಕವಾದ ಸ್ಥಾನದಲ್ಲಿ ಇಟ್ಟಿದ್ದಾರೆ.

ವಿವಿಧ ಬೈಕುಗಳು ವಿವಿಧ ಬಣ್ಣದ ಬಣ್ಣಗಳನ್ನು ಹೊಂದಿವೆ.

ಇವರ ಮುಂಭಾಗದಲ್ಲಿ ಒಬ್ಬ ಮನುಷ್ಯನು ನಿಂತಿದ್ದಾನೆ ಅವನು ಕೈಕಟ್ಟಿ ನಿಂತಿದ್ದಾನೆ.

ಪ್ರತ್ಯೇಕವಾದ ಟೇಬಲ್ ನ ಬಳಿ ಪ್ರತ್ಯೇಕವಾದ ಮನುಷ್ಯರುಗಳು ಕಾಣುತ್ತಿದ್ದಾರೆ.

ಇಲ್ಲಿ ಒಂದು ಕಟ್ಟಡ ಇದೆ ಈ ಕಟ್ಟಡವು ದೊಡ್ಡ ಕಿಟಕಿಗಳನ್ನು ಹೊಂದಿದೆ.

ಹಾಗೆಯೆ ಇಲ್ಲಿ ದೊಡ್ಡ ಲೈಟಿನ ಟ್ಯೂಬ್ ಗಳು ಸಹ ಇವೆ.

ಹಾಗೆ ಒಬ್ಬ ಮನುಷ್ಯನು ಒಂದು ಮಗುವನ್ನು ಎತ್ತಿಕೊಂಡು ನಿಂತಿದ್ದಾನೆ.

ಜೊತೆಗೆ ಇಲ್ಲಿ ಒಂದು ದೊಡ್ಡ ಲೈಟಿನ ಕಂಬ ಇದೆ ಅದಕ್ಕೆ ಹಲವಾರು ಲೈಟಿನ ವೈರ್ ಗಳು ಸಹ ಕಾಣುತ್ತಲಿವೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಈ ಕಟ್ಟಡಕ್ಕೆ ಒಂದು ಬಾಗಿಲ ಇದೆ ಪಕ್ಕದಲ್ಲಿ ಎರಡು ಕಿಟಕಿಗಳಿವೆ.

ಹಾಗೆ ಈ ಪ್ರದೇಶವನ್ನು ಸುಂದರವಾಗಿ ಅಲಂಕಾರವನ್ನು ಮಾಡಲಾಗಿದೆ.

ಇಲ್ಲಿ ಒಂದು ಸ್ಟೇಜ್ ಇನ ಹಾಗೆ ಕಾಣುತ್ತಲಿದೆ ಅದನ್ನು ಹೂಗಳಿಂದ ಸುಂದರವಾಗಿ ಅಲಂಕಾರವನ್ನು ಮಾಡಲಾ --

ಇನ್ನು ಹಾಗೇ ಇವೆ ಇಲ್ಲಿ ಒಂದು ಕಟ್ಟಡವು ಸಹ ಕಾಣುತ್ತಲಿದೆ.

ಅಂಗಡಿಯ ಒಳಗಡೆ ಒಂದು ದೊಡ್ಡ ಲೈಟಿನ ಟ್ಯೂಬ್ ಸಹ ಕಾಣುತ್ತಲಿದೆ.

ತೆಗೆ ಪಕ್ಕದಲ್ಲಿ ಒಂದು ಲೈಟಿ ನ ಬಲ್ಬ್ ಸಹ ಇದೆ.

ಇಲ್ಲಿ ಒಂದು ಅಂಗಡಿ ಇದೆ ಇದರ ಮೇಲ್ಭಾಗದಲ್ಲಿ ಅದೇನ್ ಕಲೆಕ್ಷನ್ ಎಂದು ಬರೆಯಲಾಗಿದೆ.

ಇಲ್ಲಿ ಒಂದು ಕುರ್ಚಿ ಇದೆ ಅದರ ಮೇಲ್ಭಾಗದಲ್ಲಿ ನೀರಿನ ಒಂದು ಬಾಕ್ಸ್ ಅನ್ನು ಇಟ್ಟಿದ್ದಾರೆ ಅದಕ್ಕೆ ನಳ ಸಹ ಇದೆ.

ಇದು ಒಂದು ಬುಕ್ ಸ್ಟಾಲಿನ ಹಾಗೆ ಕಾಣುತ್ತದೆ ಇಲ್ಲಿ ಒಳಗಡೆ ಹಲವು ಪ್ರತ್ಯೇಕವಾದ ಕಾನೆಗಳನ್ನು ಹೊಂದಿ--

ಗೋಡೆಯ ಮೇಲೆ ಲೈಟಿ ನ ಬಟನ್ ಗಳಿರುವ ಇರುವ ಒಂದು ಲೈಟಿ ನ ಬೋರ್ಡ್ ಸಹ ಇದೆ ಅದಕ್ಕೆ ವೈರ್ ಗಳನ್ನು ಸಹ ಚುಚ್ಚಲಾಗಿ --

ಪಕ್ಕದಲ್ಲಿ ಕೆಲವು ಬಟ್ಟೆಗಳ ಭಾವಚಿತ್ರವನ್ನು ಹಾಕಲಾಗಿದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಇದು ಹಲವು ಕಿಟಕಿಗಳಿಂದ ಕೂಡಿದೆ.

ಇದರ ಪಕ್ಕದಲ್ಲಿರುವ ಅಂಗಡಿಯ ಶಟರ್ ಅನ್ನು ಮುಚ್ಚಲಾಗಿದೆ.